ನಾವು ಏನ ತಗೋ ಬೇಕಂದ್ರು ಸೂಪರ್ ಮಾರ್ಕೆಟ್ ಹೋಗೇ ಹೋ --

ಎಲ್ಲ ಆಂಗಲ್ ಗಿಂಗ್ಲ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಯಾರೋ ಇಂಜಿನಿಯರ್ ಅನ್ಸುತ್ತೆ .

ಅವರು ಏನೋ ಕ್ರಿಕೆಟ್ ಆಡಾಕೆ ಹತ್ತಾರ ಫುಟ್ಬಾಲ್ ಆಡಕೆ ಹತ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ನೋಡಿದ್ರೆ ಫುಟ್ಬಾಲ್ ಆಡ್ತಾರೆ ಅನ್ಸಕತ್ತದ.

ಪಿಕ್ಚರ್ ಥಿಯೇಟರ್ ಖಾಲಿ ಐತಿ.

ಇದು ಯಾವುದೊ ವಿದ್ಯಾ ಇನ್ಸ್ಟಿಟ್ಯೂಟ್ ಅಂತೇಳಿ ಎತ್ತಿ.

ಬನಿಯನ್ ಚಡ್ಡಿ ಗಿಡ್ಡಿ ಎಲ್ಲ ಸಿಗ್ತಾವು ಇಲ್ಲಿ.

ವ್ಯಾಲ್ಯೂ ಅಂಡ್ ವೆರೈಟಿ ಅಂತ ವಿ ಟೂ ಅಂದ್ರ --

ಆಮಿ ಇಂಗ್ಲಿಷ ದಾಗ ಏನಂತಾರ ನಮಗರೆ ಗೊತ್ತಿಲ್ಲ.

ಟ್ರಿಪ್ಪಿಗ ಗಿಪಿಗ ಹೋದಾಗ ಬೋಟ್ ನಾಗೇ ಹೋಗಿ ನೀರಲಿ ಕೂತು ಆರಾಮಾಗಿ ಎಂಜಾಯ್ ಮಾಡಿ ಆಟ ಆಡ್ಕೋತ --

ಅವಾಗವಾಗ ಹೋಗ್ತಿರ್ಬೇಕು ಮನಸಿಗೆ ಶಾಂತಿ ಅನ್ನೋದು ಇರತೈತಿ ಸ್ವಲ್ಪ.